ಆ ಕಾರ್ಯಕ್ರಮದಲ್ಲಿ ಮೂವರು ಶಿಕ್ಷಕಿಯರು ನಿಂತಿದ್ದಾರೆ.

ಇದರ ಒಳಗಡೆ ಹಲವಾರು ಲೈಟುಗಳನ್ನು ಹೊಂದಿದೆ.

ಇಲ್ಲಿ ಹಲವಾರು ಸೂಚನ ಫಲಕ ಅಂಟಿಸಿದ್ದಾರೆ.

ಇಲ್ಲಿ ಹಲವಾರು ಗಂಡು ಮಕ್ಕಳು ಇದ್ದಾರೆ.

ಈ ಅಂಗಡಿಯ ಮುಂದೆ ಒಂದು ಸೈಕಲ್ ಇದೆ.